ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಎಲ್ಲಿ ಒಂದು ಹಾಡುವೇರಿ ನ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಳಗಡೆ ಒಂದು ಗೇಟ ಅನ್ನು ಇದೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಮೈದಾನವನ್ನು ಕಂಡು ಬರುತ್ತಾ ಇದೆ.

ಬಿಳಿ ಬಣ್ಣದ ಕುರ್ಜಿಯ ಮೇಲೆ ಎರಡು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ.

ಮತ್ತು ಇಲ್ಲಿ ಮೇಲುಗಡೆ ಒಂದು ಕೆಂಪು ಮತ್ತು ಹಳದಿ ಬಣ್ಣದ ಬ್ಯಾನರ ಅನ್ನು ಹಚ್ಚಲಾಗಿದೆ ಅದರ ಮೇಲೆ ಶ್ರೀ ನಂದಿ ಪೇಂಟ್ಸ್ ಮತ್ತು ಹಾರ್ಡ್ವೇರ್ ಎಂದು ಬರಿಯಲ್ಪಟ್ಟಿದೆ.

ಮತ್ತು ಇಲ್ಲಿ ಕಪ್ಪು ಬಣ್ಣದ ಒಂದು ಕುಡ್ಜಿಯನ್ನು ಕಂಡುಬರುತಾ ಇದೆ.